ಇದೊಂದು ಫೀಲ್ಡ್ ಆಗಿದೆ ಫೀಲ್ಡ್ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಫೀಲ್ಡ್ ಆಗಿದ್ದು ಸುತ್ತಲೂ ಗಿಡಮರಗಳಿಂದ ಕೂಡಿದ್ದು ಫೀಲ್ಡ್ ನೋಡಲು ತುಂಬಾ ಚೆನ್ನಾಗಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿರುವ ಫೀಲ್ಡ್ ಆಗಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ ಸುತ್ತಲೂ ಇದರಿಂದ ಕೂಡಿದೆ.

ದೊಡ್ಡದಾಗಿ ಎತ್ತರವಾದ ಕಟ್ಟಡಗಳ ರೀತಿಯಲ್ಲಿದೆ ಗಿಡಮರಗಳ ರೀತಿ ನೋಡಿದ್ರೆ ತುಂಬಾ ಚೆನ್ನಾಗಿ --

ಒಂದು ಸುತ್ತಲೂ ಗಿಡಮರಗಳಿಂದ ಕೂಡಿದೆ ಕಲ್ಲು ಬಂಡೆಗಳಿಂದ ಕೂಡಿದೆ ಸುತ್ತಲೂ ನೀರಿನಿಂದ ಕೂಡಿದೆ ಗಿಡಮರಗಳಿಂದ ಕೂಡಿದೆ ಕಲ್ಲು ಬಂಡೆಗಳಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಚೆನ್ನಾಗಿ ತುಂಬಾ ಚೆಂದ ವಾಗಿ ಕಾಣಿಸುತ್ತ ಇದೆ.

ಒಂದು ದೊಡ್ಡದಾಗಿ ಚೆಂದವಾಗಿ ಕಾಣಿಸುತ್ತಾ ಹಾಗೆಯೆ ಜೀಪ್ ಗಳಿಂದ ಕೂಡಿದೆ ವ್ಯಾನ್ ಗಳಿಂದ ಕೂಡಿದೆ ತುಂಬಾ ದೊಡ್ಡದಾದ ಕಟ್ಟಡವಾಗಿ ಕಾಣಿಸುತ್ತಿದೆ ಲೈಟ್ ಕಂಬಗಳಿಂದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿ ನೋಡಲು ಚೆನ್ನಾಗಿದೆ ನೋಡಲು ತುಂಬಾ ಚೆನ್ನಾಗಿದೆ.